ನಂಗೆ ಇಂಟ್ರೆಸ್ಟ್ ಇತ್ತು ಸ್ಪೋರ್ಟ್ಸ್ ಹೋಗ್ಬೇಕು ಅಂದ್ರೆ ಕೋಕೋ ಅಂದ್ರೆ ಇಷ್ಟ ಅವಾಗ್ ಇಂಟ್ರೆಸ್ಟ್ ಇತ್ತು ಇವಾಗು--

ಮನಸ್ಸು ತೊಗಲದೆ ಜಾಸ್ತಿ ನಮ್ ಮಗಳ್ಗೂ ಇಷ್ಟ ನಂಗು ಇಷ್ಟ ಬಟ್ಟೆ ತಗಳಕ್ಕೆ.

ನಮ್ ಮನೆ ಇಂದ ಬಸ್ ಸ್ಟಾಪ್ ಗೆ ಹೋಗಕ್ಕೆ ಸ್ವಲ್ಪ ದೂ--

ವಾರದಲ್ಲಿ ಒಂದ್ ದಿನ ಮೀನ್ ಅಂದ್ರೆ ತುಂಬಾ ಇಷ್ಟ ಮಾಡ್ತಾ ಇರ್ತೀವಿ.

ಮೈಸೂರ್ ಅಲ್ಲಿ ಪಾರ್ಕಿಂಗ್ ಗಳು ತುಂಬಾ ಚನ್ನಾಗಿದವೇ ಮ ಜಾಸ್ತಿ ಪಾರ್ಕಿಂಗ್ ಗಳಿರೋದ್ರಿಂದ ಎಲ್ಲರು ವಾಕಿಂಗ್ ಅಲ್ಲೇ ಹೊಯ್ತಾರೆ ನಂಗೂ ಹೋಗ್ಬೇಕು ಅಂತ ಆಸೆ ಇದ್ದಾಗ ಅವಾಗ್ ಅವಾಗ್ ಹೋಯ್ತಾ ಇರ್ತೀವಿ ಬತ್ತೀವಿ ಸಂಜೆ ಬೆಳಿಗ್ಗೆ ಎಲ್ಲ ವಾಕಿಂಗ್ ಅಲ್ಲೇ ಹೋಗ್ತಾರೆ ಜನಗಳು ಜಾಸ್ತಿ ಅಲ್ಲೇ ಓಡ್ ಆಡದು